ಇಲ್ ಟೇಬಲ್ ಹಾಕಿದರೆ ಒಬ್ಬ ಮನ್ಶ ನಿಂತಿದ್ದಾನೆ.

ಈ ಚಿಕ್ ಮರಗುಳಿದವೆ ಗಾರ್ಡನ್ ಇದೆ.

ಡಿಸೈನ್ ಡಿಸೈನ್ ಆಗಿ ಮಾಡ ಮಾಡಿದಾರೆ.

ಸೈಡಲ್ ಒಂದು ಆಟೋ ಇದೆ ಒಂದು ಏಣಿ ಇದೆ ಮೇಲೆ ಹತ್ತೋಕೆ.

ಇದೊಂದು ಪಾರ್ಕಿದೆ ಅಲ್ಲಿ ಎರಡು ಚೇರ್ ಹಾಕಿದಾರೆ.

ಮೇಲೆ ಜೂಮ್ ಒಂದು ಜೂಮರ್ ಇದೆ.

ಇಲ್ಲಿ ಚೇರ್ ಹಾಕಿದಾರೆ ಆ ಕಡೆ ಸೋಫಾ ಸೆಟ್ ಹಾಕಿದಾರೆ.

ಟೇಬಲ್ ಇದೆ ಸೈಡಲ್ ಚೇರಿದೆ ಮೇಲೆ ಒಂದು ಲೈಟ್ ಇದೆ.

ಬಿಲ್ಡಿಂಗ್ ಬಾಜು ಒಂದ್ ಶೀಟ್ ದು ಮನೆ ಇದೆ.

ಎಲ್ಲೋ ಕಲರ್ ಒನ್ ಚೇರ್ ಅದ.

ಸೈಡಲ್ಲಿ ರ್ ಲೈನಲ್ಲಿ ಚೇರಿದಾವೆ ಬ್ಲಾಕ್ ಕಲರ್ .

ಇಬ್ರು ಜನ ನಿಂತ್ಕೊಂಡಿದ್ದಾರೆ ಅವರು ಫೋನ್ ನೋಡ್ತಾ ಇದ್ದಾರೆ.

ಸಾಕಷ್ಟು ಜನಗಳಿದರೆ ಒಬ್ರು ಸ್ಕೂಟಿ ಮೇಲೆ ಒಂದು ಹುಡುಗ ಹುಡುಗಿ ಹೋಗ್ತಾ ಇದರೆ.

ಅಲ್ಲಿ ಮೇಲೆ ಆ ಬೋರ್ಡ್ ಹಾಕಿದರೆ ಒಂದು ಅಥವಾ ಎರೆಡು ಪದಾರ್ಥಗಳನ್ನು ಕೌಂಟರ್ ಅಂತ ಬರೆದಿದರೆ.

ಒಂದು ಟ್ರೇ ಇದೆ ಒಂದು ನೀರಿನ ಬಾಟಲ್ ಇದೆ.

ಹೂಂ ಒಬ್ಬ ಮನುಷ್ಯ ನಿಂತಿನ ಯಲ್ಲೋ ಕಲರ್ ಬ್ಯಾಗ್ ಇದೆ ಅವನ್ ಕೈಯಲ್ಲಿ.

ಇದು ಒಂದು ಹೂದಂಗಡಿ ಇದೆ ಇಲ್ಲಿ ಮೂರು ಜನ ಗಂಡ್ಸುಗಳಿದ್ದಾರೆ.

ಇದೊಂದ್ ಪ್ಲೇ ಗ್ರೌಂಡ್ ಇದೆ ವಾಲಿಬಾಲ್ ಆಡ್ತಾಯಿದ್ದಾರೆ.

ಇಲ್ಲಿ ಒಂದು ಗ್ರೌಂಡ್ ಇದೆ ಹಿಂದೆ ಒಂದ ಬಿಲ್ಡಿಂಗ್ ಇದೆ.

ಇದ್ರ್ ಮೇ ಬಕೆಟ್ ಹಿಡ್ಕೊಂಡು ಚೇರ್ ಮೇಲ್ ಕುಂತ್ ಆಟ ಆಡ್ತಾ ಇದ್ದಾರೆ.

ಇದು ಒಂದು ವಿಮಾನ ನಿಲ್ದಾಣ ಇದೆ.

ಅಜ್ಜಿದೇರು ವೀಲ್ ಚೇರ್ ಮೇಲ್ ಕೂತ್ಕೊಂಡ್ ಹೋಗ್ತಾ ಇದ್ದಾರೆ.

ಸೈಡಲ್ ಒಂದ್ ಕಂಬ ಇದೆ ಲೈಟ್ದು.

ಹಿಂದೆ ಮರಗುಳಿದವೆ ತೆಳಗಡೆ ಬಾಕ್ಸ್ ಇದೆ ಅದಕ್ ತಿನೋಕ್ ಇದೆ.

ಅದ್ರಲ್ಲಿ ಮೂರ್ತಿ ಇದವೆ ಒಂದು ಪ್ಲೇಟ್ ಇದೆ ಒಂದು ಹಾಂಡ ಇದೆ ಒಂದು ಜಡ್ಗಿ ಇದೆ.

ಸೈಡ್ ಅಲ್ಲಿ ಯಾಡು ಸ್ಫೂನು ಆವ ಒಂದು ಪ್ಲೇಟ್ ಅದ.

ಅಲ್ಲೆ ಗೋಡೆಮೇಲ್ ಒಂದ್ ಪೈಂಟ್ ಇದೆ ಮರದು.

ವೈಟ್ ಕಲರ್ ಬೋರ್ಡ್ ಅದ ಬಟನ್ ಅದಾವ.

ಇಲ್ಲಿ ಒಂದ್ ಕಟ್ಟಡ ಕಟ್ಟುತ್ತಾ ಇದ್ದಾರೆ.

ಈ ಒಬ್ಬ ಮನುಷ್ಯ ನಿಂತಿದ್ದಾನೆ ಅವ್ನ್ ಕೈಯಲ್ಲಿ ಪೇಪರ್ ಇದೆ ಹಿಂದೆ ಒಂದ್ ಥಂಬ್ಸ್ ಅಪ್ ಬಾಟಲ್ ಇದ್--

ಈ ಕಡೆ ಮಾ ಸೀತಾ ಅಂತ ಬರ್ದಿದ್ದಾರೆ ಫ್ಯಾನ್ ಇದವೆ.